ಈವಾಗ ಮೈಸೂರ್ ರಾಜರು ಮಾಡಿರುವಂತದು ತುಂಬಾ ಎಲ್ಲರು ನೋಡಕ ಬರತ್ತಾರೆ ಆರಾಮ ಅನ್ನಸ್ತಿದೆ ಅಲ್ಲಿ ಜಾ ಸೇತುವೆ ನೋಡೋದೆ ಒಂದು ತ್ತೆಪೊಸವ ಅಂತಾ ಮಾಡತ್ತಾರೆ ವರ್ಷದಲ್ಲಿಒಂದು ಸಲ ಅಲ್ಲಿಸೇತುವೆಗೆ ಡೆಕೋರೇಷನ್ ಮಾಡಿ ತುಂಬಾ ಚೆನ್ನಾಗಿ ಆಹ್.

ಅಲ್ಲಿ ಮಾಡತಕ್ಕ ಸುಸ್ತು ಆಗಹೋಗದ ಫಸ್ಟ್ ಫಸ್ಟ್ ಅಂತೂ ಬಾರಿ ಕಷ್ಟಆಗತ್ತಿತು ಸೊ ವರಿಕ್ ಔಟ್ ಮಾಡಿ ವೆಯಿಟ್ ಲಾಸ್ ಮಾಡಬೇಕಂತ ಹೋಗಿದು ಇವಾಗ.